ದೊಡ್ಡದಾದ ಸಮುದ್ರ ಎಂದು ತಿಳಿಯಬಹುದು ಹಾಗೆ ಇದರಲ್ಲಿ ಹುಡುಗರು ನಿಂತುಕೊಂಡು ಬ್ಲಾಕ್ ಕಲರ್ ಡ್ರೆಸ್ ಹಾಕೊಂಡು ಫೋಟೋ ಹೊಂದುಕೊಳ್ತಿದ್ದರೆ-

ನಾನು ನೋಡಿದ ಪ್ರಕಾರ ಈ ಫೋಟೋದಲ್ಲಿ ಬರಿ ಬೆಟ್ಟಗಳೇ ನೋಡಬಹುದು ಹಾಗೆ ಲೈಟ್ ಕಂಬಗಳನ್ನು ನೋಡಬಹುದು ನೀವು ಗಮನಿಸಬಹುದು.

ರೈತ ನೀವು ನೋಡಬಹುದು ಹಾಗೆ ಜನಗಳು ಹೋಗಿ ತಗೋತಿರುವುದನ್ನು ಸಹಿತ ನೀವು ನೋಡಬಹುದು ಅದರ ಪಕ್ಕದಲ್ಲಿ ಜನಗಳು ಕೂತಿರುವುದನ್ನು ನೋಡಬಹುದು-

ಇನ್ನೊಂದಷ್ಟು ಜನ ಬ್ಲೂ ಕಲರ್ ಟಿ ಶರ್ಟ್ ಹಾಕಿದ್ದಾರೆ-

ಹೂವುಗಳನ್ನು ನೋಡಬಹುದು ಅದರ ಮುಂಭಾಗದಲ್ಲಿ ಪಕ್ಕ ಪಕ್ಕದಲ್ಲಿ ಚಿಕ್ಕ ಚಿಕ್ಕ ಫೋಟೋಗಳು ಸಹಿತ ನೀವು ಗಮನಿಸಬಹುದು-

ಬಿಲ್ಡಿಂಗ್ ಪಾಚಿ ಕಟ್ಟಿದೆ ಹಾಗೆ ದೊಡ್ಡ ದೊಡ್ಡ ಮರಗಳು ಸಹಿತ ನೀವು ನೋಡಬಹುದು ಹಾಗೆ ಇದು ತುಂಬಾ ಹಳೆ ಕಟ್ಟಡ ಅಂತ ಹೇಳಬಹುದು-

ಅದರ ಪಕ್ಕದಲ್ಲಿ ಕಟ್ಟಡ ಬ್ಯಾನರ್ ಗಳು ಸಹಿತ ನೋಡಬಹುದು ಇದರಲ್ಲಿ ಗಾಡಿಯಲ್ಲಿ ಇಬ್ಬರು ಹೋಗುತ್ತಿರುವುದನ್ನು ಸಹಿತ ನೀವು ಗಮನಿಸಬಹುದು.

ನಾನು ನೋಡಿದ ಪ್ರಕಾರ ಈ ಫೋಟೋದಲ್ಲಿ ನೀವು ಗಮನಿಸಬಹುದು ಇದೊಂದು ಸ್ಟೋರ್ ಇದರಲ್ಲಿ ಫಿನೋಲ್ ಬಾಟೆಲ್ ಫಿನೋಲ್ ಬಾಟೆಲ್ ಸಹಿತ ನೋಡಬಹುದು ಹಾರ್ಪಿಕ್ ಬಾಟೆಲ್ --

ಸ್ಕೂಲ್ ಬ್ಯಾಗ್ ಗಳನು ನೀವು ಗಮನಿಸಬಹುದು ಹಾಗೆ ಇದರಲ್ಲಿ ಬಲೂನ್ ಸಹಿತ ಗಮನಿಸಬಹುದು ಹಾಗೆ ಫೆವಿ ಕ್ವಿಕ್ ಸಹಿತ ಗಮನಿಸಬಹುದು.

ನಾನು ನೋಡಿದ ಫೋಟೋ ಪ್ರಕಾರ ಈ ಫೋಟೋದಲ್ಲಿ ಇದೊಂದು ಕಾರ್ ಗ್ಯಾರೇಜ್ ಅಂತ ಹೇಳಬಹುದು ಕಾರ್ ಗ್ಯಾರೇಜ್ ಅಲ್ಲಿ ವೈಟ್ ಕಲರ್ ಕಾರ್ ಅನ್ನು ರಿಪೇರಿ ಮಾಡುತ್ತಿದ್ದಾರೆ ಹಾಗೆ--

ಇದರ ಸುತ್ತ ಮುತ್ತ ಜನರು ಓಡಾಡುತ್ತಿದ್ದಾರೆ ಇದರ ಪಕ್ಕದಲ್ಲಿ ಒಂದು ಗ್ರೇಯ್ ಕಲರ್ ಕಾರ್ ಸಹಿತ ನಿಂತಿದೆ ಹಾಗೆ ಇದರಲ್ಲಿ ಕಾರ್ ರಿಪೇರಿ ಸಹಿತ ಮಾಡುತ್ತಿದ್ದಾರೆ.

ನಾನು ನೋಡಿದ ಫೋಟೋ ಪ್ರಕಾರ ಇದೊಂದು ಗ್ರೀನ್ ಹೋಟೆಲ್ ಅಂತ ತಿಳಿದಿದ್ದೇನೆ ಅದು ಎಲ್ಲ ಹಸಿರು --

ಹಾಗೆ ಸ್ಕೂಟಿಗಳು ಸಹಿತ ಗಮನಿಸಬಹುದು ಆಕ್ಟಿವಾ ಎಲ್ಲ ಗಮನಿಸಬಹುದು ತುಂಬ ಗಾಡಿಗಳು ನಿಂತಿದ್ದಾವೆ.

ನಾನು ನೋಡಿದ ಫೋಟೋ ಪ್ರಕಾರ ಇದೊಂದು ಮನೆ ಎಂದು ತಿಳಿದಿದ್ದ್ದೆನೆ ಈ ದೊಡ್ಡದಾದ ಕಂಬಿಗಳನ್ನು ನೋಡಬಹುದು.

ನಾನು ನೋಡಿದ ಫೋಟೋ ಪ್ರಕಾರ ಈ ಫೋಟೋದಲ್ಲಿ ಇದನ್ನು ಕೋರ್ಟ್ ಎಂದು ಭಾವಿಸುತ್ತ್ತೇನೆ ಯಾಕೇಂದ್ರ ಇದರಲ್ಲಿ ದೊಡ್ಡ ಬೆಳಕು ಇದು ರೆಡ್ ಕಲರ್ ಇದೆ.